ಇಂಗಿನ್ ಗುಡ್ಡಿ ಇದು ಇಂಗಿನ್ ಗುಡ್ಡಿ ವೇಸ್ಟ್ ನೀರು ಆಗೋಕೂ ನನ್ ಮಗ ನನ್ ಗಂಡ ಇಬ್ರು ಸೇರ್ಕೊಂಡು ಇಂಗಿನ್ ಗುಡ್ಡಿ ತೊಡೀವಿ ಅಂದ್ಬಿಟ್ಟು--

ಚನ್ನಗದ ಪರಿಯಾತ್ರವಾಗಿ ಎಲ್ಲಾನು ಹೋಗಿ ನಾವು ನೋಡ್ಕೊಂಡು ಬಂದ್ವಿ. ಬಹುಬಾಲಿ ಅಂಥವ್ರ ಗೋಮಟೇಶ್ವರ ಅಂಥವರ ಇದನ್ನ.

ತಾಲೂಕ ಆಫೀಸ್ ತಾಲೂಕ ಆಫೀಸ್ ಅಲ್ಲಿ ನನ್ ಮಗ ಕೆಲಸ ಮಾಡ್ತಿದ್ದ ನಾಕ್ ಐದು ವರ್ಷ ಕೆಲಸ ಮಡಿದ ತಾಲೂಕ ಆಫೀಸ್ ರಿಜಿಸ್ಟರ್ ಮಾಡೋದು.

ವಾಷಿಂಗ್ ಮಷೀನ್ ಬಂದ್ಮೇಲೆ ಈಗ ಆಅ ಬಟ್ಟೆ ಹೋಗಿಯೋದು ಕಾಡಮಿಯಿದು.

ಕಾರ್ ತಗೋಬೇಕು ಕಣೋ ಕಾರ್ ಅಲ ಅದ್ರ ಚಂದ. ಬೈಕ್ ಲಿ ಹೋದ್ರ ಮಳೆ ಬಿಸಿಲು ಆಮೇಲೆ ಇಬ್ಬರು ಹೋಗ್ಬೇಕು ನಾಕ್ ಸಿಟ್ಟು ಹೋಗ್ಬೇಕು ಅಂದ್ರ ನಾಕ್ ಸಿಟ್ಟು ಹೋಗಾಕಗಳ ಬೈಕ್ ಲಿ ಕಾರ್ ಅದ್ರ ನಾಕ್ ಸಿಟ್ಟು ಹೋಗ್ಬಹುದು.

ಉಳ್ಳಿ ಹಾಳ್ ಆಯಿತು ಅರಿಷಣ ಹಾಳ್ ಆಯಿತು ಬಾಳೇಖಾಟ ಹಾಳ್ ಆಯಿತು ಕಬ್ಬ ಹಾಳ್ ಆಯಿತು ಅನ್ನೋದೆಯಾ ಮೊದ್ದಲು ಇಂತ ಮಳೆನು ಇರ್ಲಿಲ ಇಷ್ಟು ಇರ್ಲಿಲ ಈಗ ಒಂದ್ ವರ್ಶದಿಂದ ಈಚೆಗೆ ಬಾರಿ ಮಳೆ ನಮ್ಮ ಊರಲ್ಲಿ ಅರ್ಧ ಪಸಲೆ ಯೆಕ್ಕಟ್ಹೋಯ್ತು.

ಕೋಲಾ ಇದು ಕೊಳಲಿ ಈಗ ಯಾರೋ ನೀರು ತಗೊಂಡು ಬಲಸವರು. ಈಗ ಬೋರ್ ಹಕ್ಸಿವಿ ಒಂದೊಂದ್ ಮನೆಗೂ ಬೇಕಾರೆ ಬೋರ್ ಹಕ್ಸ್ಕೊತಾರ ಫಿಲ್ಟರ್ ನೀರು ಬರ್ತದೆ ದೊಡ್ದು ಕೊಟ್ಟು ತಗೊಂಡ್ ಬರ್ತಾರಾ ಆಗ--